ಆ ತರ ಕಾನ್ಸೆಪ್ಟ್ ಅಳ್ಳಿಮಾಡ್ತ ಇರೋ ಹಾಗೆ ಕಾಣ್ತಿದ್ದಾರೆ ಅಂದ್ರೆ ಯೂನಿಯನ್ ಡೇ ಯೂನಿಯನ್ ಡೇ ಅಂದ್ರೆ--

ಆಹ್ಹ್ ನೋಡಪ್ಪ ಮಥುರಾ ಪ್ಯಾರಡೈಸ್ ಇದು ಶಿವಮೊಗ್ಗದಲ್ಲಿ ಮಥುರಾ ಪ್ಯಾರಡೈಸ್ --

ಮದ್ಯ ಡಬಲ್ ಸೈಡ್ ಅಂದ್ರೆ ಆ ಕಡೆ ಸೈಡ್ ರೈಲ್ವೆ ಟ್ರ್ಯಾಕ್ ಇದ್ ಒಂತರ ಚೆನ್ನಾಗಿ ಇರೋ ಸೇತುವೆ ಮಳೆಗಾಲದಲ್ಲಿ ನೋಡ್ಬೇಕು.

ಏನೆ ಹೇಳಿ ಅಲ್ಲಿ ಹಳ್ಳಿ ಸ್ವರ್ಗಾನೆ ಬೇರೆ-

ಹೊಸಗುಂದ ಶಿವಮೊಗ್ಗದಿಂದ ಸಾಗರ ರೋಡ್ ಇರುವ ಹೊಸಗುಂದ ದೇವಸ್ಥಾನದಲ್ಲಿ ಉಮಾ ಮಹೇಶ್ವರಿ ದೇವಸ್ಥಾನ ಇದ್ದವೇ ಕಾಡೊಳಗೆ ಫುಲ್ --